ಈ ರೆಡ್ ಕಲರ್ ಕಾರ್ ಮನೆ ಮುಂದೆ ನಿಲ್ಲಿಸಲಾಗಿದ್ದು.

ಮತ್ತು ನೀರಿನ ಸೌಕರ್ಯಗಳ ಬಗ್ಗೆ ಲಭ್ಯವಾದ ಮಾಹಿತಿ ಸಿಗು--

ಶಾಲೆಯ ಮಕ್ಕಳು ರಜೆಯ ನಂತರ ಶಾಲೆಗೆ ಆಗಮಿಸುವಾಗ.

ಈ ವಸ್ತು ಎಕ್ಸರ್ಸೈಜ್ ಮಾಡುವ ವಸ್ತುವಾಗಿದ್ದು --

ಸೈಕಲಿಂಗ್ ಮಾಡುವ ಮಿಷನ್ ಆಗಿದ್ದು ಇದರ ಮೇಲೆ--

ಜಾಗವನ್ನು ನೋಡಲು ತುಂಬಾ ಗಿಡ ಮರಗಳು ಮನೆಗಳಿಂದ ನಡಿವೆ ತುಂಬಿರುವ ಜಾಗವನ್ನು ನೋಡಲು--

ತುಂಬ ಚೆನ್ನಾಗಿರುವ ಬೆಡ್ ರೆಡಿ ಯಾಗಿದ್ದು--

ಈ ಟ್ಯಾಕ್ಟರಿ ರೆಡಿ ಮಾಡಲಾಗುವುದು ಈ ಟ್ಯಾಕ್ಟರಿ ಯ ಎಂಜಿನ್ --

ಮಕ್ಕಳು ಮತ್ತು ದೊಡ್ಡವರಿಗೆ ಎಲ್ಲಾ ರೀತಿಯ ವಸ್ತು ಮತ್ತು ಔಷಧಿ --

ಲೈಟ್ ವ್ಯವಸ್ಥೆ ರೆಡ್ ಕಲರ್ ಯಲ್ಲೋ ಕಲರ್ ಕಾಂಬಿನೆ --

ಸಣ್ಣ ಮಕ್ಕಳ ಟ್ರೈನ್ ಮತ್ತು ಕುರ್ಚಿ ಮತ್ತು ಬ್ಲಾಕ್ ಬೋರ್ಡ್ .